ಸ್ನೇಹಿತರೆ ಇದ್ ನೋಡ್ತಾ ಇದಿರಲಾ ಇದು ಕೆ ಆರ್ ಎಸ್ ಡ್ಯಾಮ್ ನೋಡ್ದಂಗೆ ಸುಂದರವಾಗಿದೆ.

ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಪುಸ್ತ್ಕ ಓದಿ ತಿಳ್ಕೊಳೋಕ್ಕಿಂತ ದೇಶ ಸುತ್ತಿ ನೋಡಿದಾಗ ತುಂಬಾ ಜ್ಞಾನ ಮಕ್ಕಳಿಗೆ ಹ್ಮ್ಮ್ ಬರತ್ತೆ ಬರೊಹಂತ.

ಈ ಈ ಅಪ್ಪಾರ್ಟ್ಮೆಂಟ್ ಅಲ್ಲಿ ಪ್ರತಿ ತಿಂಗಳು ಮೇಂಟೈನ್ಸ್ ಚಾರ್ಜ್ ಕೂಡ ಬರ್ತದೆ ಆದ್ರೆ ಹಳ್ಳಿ ಕಡೆ ಇಂತ ಅಪ್ಪಾರ್ಟ್ಮೆಂಟ್ ಗಳು

ಆದ್ರ ಇದಿಕ್ ಅಷ್ಟು ಬೆಲೆ ಇದೆ ಇವಾಗ ಮಾರ್ಕೆಟಿಂಗ್ ಇರದು ಹೂ ಹೂವಿನ ವ್ಯಾಪಾರನೆ ಕೂಡ ಹಾಗಾಗಿ ನಾವು ಹೂವಿನ ಗಿಡ ಮರಗಳ್ ಬೆಲ್ಸ್ವ್ಡ್ ಜೊತೆಗೆ ಹೂ ಬೆಲ್ಸುದ್ರೆ ಅದ್ರಿಂದ ಉತ್ತಮ ಸಂಪಾದನೆ ಕೂಡ ಮಾಡಬೋದು.

ಅಪ ಇದೇನ್ ಬುಕ್ ಸ್ಟಾಲ್ ಅಹ್ ಒಹ್ ತುಂಬಾ ಅವಶ್ಯಕತೆ ಇದ್ಯಪ್ಪಾ ಮಕ್ಲುಗೆ ಒಂದ್ ಪೆನ್ ಪೆನ್ಸಿಲ್ ಬೇಕು .ಅಂದ್ರೆ ನಾವ್ ಬುಕ್ ಸ್ಟಾಲ್ ಗೆ ಹೋಗ್ಲೇ ಬೇಕು. ಆ ಬುಕ್ ಸ್ಟಾಲ್ ಅಲ್ ಅನೇಕ ರೀತಿಯ ಎಲ್ಲಾ ರೀತಿ ಬುಕ್ ಗಳ್ ಸಿಗತ್ತೆ.

ಹಾಗಾಗಿ ಈ ಬಲೂನ್ ಎಷ್ಟ್ ಉಪಯೋಗನೂ ಅಷ್ಟೇ ಅಪಾಯ ಕೂಡ ಇದೆ. ಮಕ್ಕಳ್ ಕೊಟ್ಟಾಗ ಮಕ್ಕಳ್ ಅದನ್ನ ಹೊಡಿದ್ ಬಿಟ್ಟು ಊದ್ಬಿಟ್ಟು ಇದ್ಮಾಡುದ್ರೆ ಅದು ಒಳಗಡೆ ಅಂಟಿಕೊಳ್ಳೊ ಅಂತ ಚಾನ್ಸಸ್ ಇರ್ತದೆ--

ಸ್ನೇಹಿತರೆ ಇದು ನೋಡ್ತಾ ಇದಿರಿ ಅಲ ಇದು ಏರೋಪ್ಲೇನ್ ವಿಮಾನ ನಿಲ್ದಾಣ ವಿಮಾನ ತಯಾರ್ ಮಾಡೋ ಅಂತ ಜಾಗ.

ಈ ವಿಮಾನನಿಂದ ನಾವು ಒಂದು ದೇಶದಿಂದ ಇನ್ನೊಂದ್ ದೇಶಕೆ ಪ್ರಯಾಣ ಮಾಡ್ಲಿಕ್ ಅನುಕೂಲ ಆಗುತ್ತೆ ಇವತ್ ಹಿಂದಿನ ದಿನಗಳಲ್ಲಿ ವಿಮಾನ ಇಲ್ಲ ಅಂದಿದ್ರೆ ನಾವು ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಲಿಕ್ಕೆ ಆಗ್ತಾನೆ ಇರ್ಲಿಲ ಹಾಗಾಗಿ ತುಂಬಾ ಅನುಕೂಲವಾಗಿದೆ.

ಓ ಇದು ಅಂತಸ್ತು ಮೆಟ್ಲುಗಳು ಎಷ್ಟೊಂದು ಇದೆ ಈಗಂತೂ ಮೆಟ್ಲಗಲ್ ಸ್ವಲ್ಪ ಭಾರ ತೂಕ ಆಗಿರವರಿಗೆ ಮೆಟ್ಲು ಮುಕಾಂತ್ರ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಅದಕಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಎಲಿವೇಟರ್ ಲಿಫ್ಟ್ ಅಂತ ಮಾಡಿದರೆ.

ಓ ಇದು ಪ್ರಾವಿಸನ್ ಸ್ಟೋರ್ ಅಪೋ ತುಂಬಾ ಚನ್ನಾಗಿದೆ. ಎಲ್ಲ ರೀತಿ ದಿನಸಿಗಳ್ ಸಿಗುತ್ತೆ. ಬೆಳ್ಳುಳ್ಳಿ ಇಂದ ಇರುಳಿ ಇಂದ ಹಿಡಿದು ಪ್ರತಿ ಒಂದು ಅಕ್ಕಿ ರಾಗಿ ಜೋಳ ಪ್ರತಿ ಒಂದು ಸಿಗುತ್ತೆ. ಆದ್ರೆ ಸ್ವಲ್ಪ ಇದ್ನ ಮಾಡಬೇಕು ಅಂದ್ರೆ ದೊಡ್ಡ್ ಬಂಡವಾಳ ಬೇಕು .

ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರೇನಾ ಓ ಇವರು ಸಂವಿಧಾನ ಶಿಲ್ಪಿ ಅಂತ ಆಗಲೆನೇ ಹೆಸರು ತಗೊಂಡಿದರೆ. ಇವರು ಇಡೀ ಭಾರತದ ಸಂವಿಧಾನ ಬರ್ದವ್ರೆನೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ .